ಹ್ಮ ನೀನ್ ಬ ನೀನ್ ಬರ್ಲೇಬೇಕು tour ಗೆ ನೋಡು ಎಷ್ಟು ಸತಿ ನಿನ್ ಕರ್ದ್ರು ಎಷ್ಟು ಸತಿ miss ಮಾಡಿದಿ. confirm ಬರ್ಬೇಕು. ಅಮ್ಮ ಬಿಡಲ್ಲಲೇ ಇಲ್ಲಾಂದ್ರೆ ನಾನ್ ಅವಾಗೆ miss ಮಾಡ್ತಿದ್ದಿಲ್ಲ ಬರ್ತಿದ್ದೆ. ಆ ಈ ಸತಿ ನಾನ್ aunty ಕೇಳ್ತೀನಿ ಕಳ್ಸ್ತಾಳ್ ಬಿಡು ನೀನ್ ಬಾ. ಅಮ್ಮ doubt ಇಲ್ಲೇ ಎಲ್ಲಿಗ್ ಕಳ್ಸಲ್ಲ. ಮೊನ್ನೆ ಹಂಪಿಗ್ ಕಳ್ಸಕ್ಕೆ ಎಷ್ಟ್ ಮಾಡಾಳ್ ಗೊತ್ತ ಅಮ್ಮ.ನಾನಿನ್ನ ಬೈದು ಬೈಸ್ಕೊಂಡು ಹೊಡ್ಸ್ಕೊಂಡು ಎರ್ಡ್ ದಿಸ ಊಟ ಮಾಡಿಲ್ಲ ಅದಕ್ಕೆ ಕಳ್ಸಾಳ್ ಗೊತ್ತ ಅಮ್ಮ ಹಂಪಿಗ್. ಇವಾಗ್ ಮನೆಗ್ ಹೋಗಿ ಕೇಳ್ತೀನ್ ಅಮ್ಮನ. ಯಾಮಂತ್ ಅಂತ ನಾನ್ phone ಮಾಡ್ತೀನಿ ಬಿಡಲೇ.

ಹ್ಮ ನಂಗ್ ಸೊಲ್ಪ ಕೆಲ್ಸ ಇದೆ ಇವಾಗ ಆಮೆಲ್ ಮಾಡ್ತೀನಿ. ನನಿಗ್ ಕೂಡ call ಬರ್ತಿದೆ ಸರಿ ಇಡ್ತೀನ್ bye .

ಹ ಹೇಳು ಸ್ನೇಹ .

ಕೂತಿದ್ದೆ ಕಣೆ ಸಿಕ್ಕಪ್ಪಟೆ ಈಗ ಬೇಸ್ಗೆ ಅಲ್ವಾ ಸಿಕ್ಕಾಪಟ್ಟೆ ಇದು ಶಕೆ ಮಳೆ ಬಿದ್ರೆ ಒಂದ್ ಸ್ವಲ್ಪ ಚನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ ನಾನು ಮಳೆ ಬಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ. ಹಾ college ಅಲ್ಲಿ ಒಂದಿನ suddenly rain ಬಂದಿದ್ ನೆನಪಿದಿಯಾ ಮಳೆ. ಹಾ ಓ super ಆಗಿತ್ತು ಕಣೆ ಅವತ್ತು ಎಲ್ಲರೂ ನೆಂದು ಅಲ್ವಾ class ಅಲ್ಲಿದೀವಿ test ಬೇರೆ ಬರೀತಾ ಹೊರಗಡೆ ಕೂತಿದೀವಿ suddenly ಮಳೆ ಬಂದ್ಬಿಡ್ತು ಅಲ್ವಾ. ಹೌದು next full ಎಲ್ಲರೂ ಏನೋ full ಬಿಸಲಿತ್ತು ಬೆಳ್ಗೆ ನೋಡ್ದ್ರೆ. ಆಮೇಲೆ test ಏನೋ ಬರೀತಾ ಇದಿವಿ afternoon ಹೋಗೋ time ಅಲ್ಲಿ full ಮಳೆ ಆ road ಏ ಕಾಂತಿರಲಿಲ್ಲ ಪೂರ್ತಿ ಮಳೆಯಿಂದ ನೀರ್ ತುಂಬಿಟ್ಟಿತ್ತು. ಹೌದು ಆಮೇಲೆ college ಅಲ್ಲಿ ಮಳೆಯಿಂದ ಆ ಗಿಡ ಎಲ್ಲ ಎಷ್ಟು ದೊಡ್ ದೊಡ್ ಗಿಡ ಅಲ್ವಾ. ಹೊಂಗೆ ಮರ ಅನ್ಸುತ್ತೆ ಅಲ್ವಾ ಅದು ಹೊಂಗೆ ಮರನೆ ಬಿದ್ದೋಗಿ ನಮ್ building ಗೆಲ್ಲ ತಾಗಿ ಒಂದ್ two days class ಏ ನಡೀಲಿಲ್ಲವಾ ನಮ್ಗೆ ಆ ಮಳೆಯಿಂದ ಆಲ್ವಾ. ಹೌದು next ಜೋರಾಗಿ ಗಾಳಿ ಬಂದ್ರೆ ನಮ್ಗ್ ಅಲ್ಲಿ ಕೂರಕ್ಕೆ ಕೊಡ್ತಾ ಇರ್ಲಿಲ್ಲವಲ್ಲ ಎಲ್ಲರೂ ಒಳಗೋಗಿ ಒಳಗೋಗಿ ಅಂತಿದ್ದರಲ್ಲ ನಮ್ಗೆ. ಹೌದು ಆಮೇಲೆ ಈ ಮಳೆ ಬಿದ್ರೆ ಏನು ಗೊತ್ತ ಒಂದು benefit ಅಂದ್ರೆ. ಉಪಯೋಗನೂ ಇದೆ ಆಮೇಲೆ ಅನಾನೂಕುಲಾನು ಇದೆ ಉಪಯೋಗ ಎಂಗೆ ಅಂದ್ರೆ ಈಗ ಬೆಳೆ ಬೆಳೆಯೊರೆಲ್ಲ ಕಾಯ್ಕೊಂಡಿರ್ತಾರೆ ಮಳೆ ಬಂದ್ರೆ ನಾವು ಇತರ ಬೆಳೆ ಬೆಳಿಬೋದು. ಉಪಯೋಗ ಇದೆ ಅದೇ ಯಾವದೋ ಬೆಳೆಗೆ ನೀರಿಲ್ಲದೆ ಇರೋ ಬೆಳೆಗಳ ಬಂದ್ಬಿಟ್ರೆ ಅವರಿಗೆ loss ಆಗುತ್ತಲ್ಲ ನಷ್ಟ ಆಗುತ್ತೆ ಪೂರ್ತಿ. ಹೌದು ಆದ್ರೂ ಈ ರೈತರಿಗೆ ಪಾಪ ಅಲ್ವಾ ಮಳೆ ಬಂದ್ರೂನೂ ಒಂಥರಾ ಖುಷಿ ಬರದೇ ಇದ್ದರೂ ಒಂಥರಾ ಬೇಜಾರು. ಒಂಥರ ಬಿಸಿ ತುಪ್ಪ ಇದ್ದಂಗೆ ಅವ್ರಿಗೆ ಅದು. ಹೌದು ಹೌದು ಮಳೆಯಿಂದಾಡತಿ ಪಾಪ ಎಷ್ಟೋ ಬಡ ಎಷ್ಟೋ ಬಡವರು ಈಗ footpath ಲೆಲ್ಲಾ ಮನೆ ಕಟ್ಟಕೋಂಡಿರ್ತಾರೆ ಆಮೇಲೆ shop ಎಲ್ಲ ಅಂಗ್ಡಿ ಎಲ್ಲ ಇಟ್ಟು ಅದೂನೂ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿರ್ತಾರೆ ಅಲ್ವಾ. ಅವರಗೆಲ್ಲ Loss ಆಗುತ್ತೆ . ಎಲ್ಲಾರಿಗು loss ಆಗುತ್ತೆ suddenly ಮಳೆ ಬಂದ್ರೆ ಮಳೆಗಾಲದಲ್ಲಿ ಬಂದ್ರೆ ಏನು ಇಲ್ಲ ಜನರು ಎಚ್ಚರಿಕೆ ಇರ್ತಾರೆ but ಇವಾಗ ನೋಡಿಲ್ವಾ April March ಅಲ್ಲೇ suddenly ಮಳೆ ಬಂದ್ ಬಿಡುತ್ತೇ. ಹೌದು ಹೌದು ಇವಾಗ ನೋಡಿ ಎಷ್ಟು ಶೆಕೆ ಆಗ್ತಿದೆ ಇವಾಗ ಒಂದ್ನಾಕ್ ಹನಿ ಬಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಇವಾಗ್ ಬೀಳತಾ ಇಲ್ಲ ಮಳೆ ಅಲ್ವಾ. ಹಾ ಇನ್ನೊಬ್ರಿಗೆ ಚೆನ್ನಾಗಿರುತ್ತೆ ಇರುತ್ತೆ ಅಂತ ಹೇಳೋಕ್ ಆಗಲ್ಲ ಅಲ್ವಾ.

ನಮ್ಮಗೆನ ಆಗುತ್ತೆ ಇನ್ನೊಬರಿಗೆ ಅವ್ರಿಗೆ ಇರೋಲ್ವಲ್ಲ ಆತರ. ಹೌದು ಹೌದು ಮಳೆಯಿಂದ ಕೆಲವೊಂದು ನಾಶನು ಆಗುತ್ತೆ ಕೆಲವೊಂದು ಅಭಿವೃದ್ದಿನು ಆಗುತ್ತೆ ಅಲ್ವಾ ಏನು ಮಾಡೋಕ್ಕಾಗಲ್ಲ. ಹೌದು ಎರಡು ತರ ಲಾಭಾನೂ ಇದೆ ನಷ್ಟನೂ ಇದೆ ಅದ್ರಿಂದ. ಹೌದು ಮನುಷ್ಯ ಅಂದ್ಮೇಲೆ ಎಲ್ಲಕ್ಕೂ adjust ಆಗ್ಬೇಕು ಅಲ್ವಾ ಅಲ್ವಾ. ಹೌದು but ಇವಾಗ ನೋಡಿ ಈಗ weather ಇಂದ ಏನ್ ಯಾವಾಗ ಮಳೆ ಯಾವಾಗ ಬಿಸ್ಲು ಯಾವಾಗ ಚಳಿ ಎನಂತ ಹೇಳಕ್ ಆಗಲ್ಲ. ಹೌದು ಹೌದು. ಇವಾಗ ಇರೋ weather ಅಲ್ಲಿ Generation ದಲ್ಲೆಲ್ಲ ಏನು ಅಂತ ಹೇಳಕ್ ಆಗಲ್ಲ, ಹೌದು ಹೌದು ಆಮೇಲೆ ಆ ಕಡೆ side ಎಲ್ಲ ಈ ಪ~ ತುಂಬಾ ಮಳೆ ಬಿದ್ದು ಎಲ್ಲ ಹಾಳಾಗ್ ಹೋಗುತ್ತೆ Government ಅವ್ರಿಗೆಲ್ಲ ಕೊಡುತ್ತಲ್ಲ ಅಲ್ವಾ benefit ಉ.

ಒಂದ್ ಯೋಜನೆಗಳಂತ ಅಂತಾನೆ ಮಾಡಿರುತ್ತೆ ಕೆಲವರಗೆ. ಹೌದು ಹೌದು government help ಮಾಡುತ್ತೆ ಆತರ ಇದ್ರೆ ಅಲ್ವಾ ರೈತ್ರಿಗೆ ಮಾಡುತ್ತೆ ಜನಗಳಿಗೆ ಮಾಡುತ್ತೆ. ಈ ಇದು ಚಂಡಮಾರುತ ಇದ್ರಿಂದ ಎಲ್ಲನು ಆಗುತ್ತೆ ಅಲ್ಲಾ ಸುನಾಮಿಯಿಂದ ಮಳೆಯಿಂದ ನಷ್ಟ ಆಗಿ ಎಲ್ಲನೂ . ಹೌದು ಹೌದು. Okay ಸಹಾಯಧನ ಅಂತ ಕೊಡತರಲ್ಲ government ಉ. ಹ್ಮ್ ಹ್ಮ್. But ಅದಕೆಲ್ಲ . ಓ ಮಳೆ ಅಲ್ಲ ಎಲ್ಲ ಅನುಭವಿಸಬೇಕು ಮನುಷ್ಯ ಅಂದ್ಮೇಲೆ ಅಲ್ವಾ. ಹ್ಮ್ ಆದ್ರೂ ಅವ್ರ ಸಹಾಯಧನ ಕೊಡೊತನಕ already ನಮ್ ದುಡ್ಡಿಂದ ನಾವ್ ಮನೆನ ಕಟ್ಕೊಳ್ತಿವಿ ಅಷ್ಟು late ಆಗಿ ಕೊಡ್ತಾರೆ government .

ಹಾ ನಾವು ಹುಷಾರಾಗಿದ್ದೇವೆ, ಏನ್ ಮಾಡ್ತಿದ್ರಿ?

ಎಂತ ಇಲ್ಲ ಕೂತಿದ್ದೆ ಮೊನ್ನೆ exams ಎಲ್ಲಾ ಆಯ್ತಲ್ವಾ? ಅದ್ರ answers ಎಲ್ಲ.

ನಾವ್ ಏನಿಲ್ಲ exams ಎಲ್ಲ ಮುಗೀತಲ್ಲ ಸ್ವಲ್ಪ relax ಮಾಡ್ಕೊಂಡ್ ಸ್ವಲ್ಪ.

Next ಎಂತ ಮಾಡೋದು ಅಂತ ಇದ್ದೀರಾ exams ಎಲ್ಲಾ ಆಯ್ತು ಇನ್ನು next ಎಂತದ್ದು?

ಅದೇ ನೋಡಬೇಕು ಇವಾಗ CET NEET ಎರಡು ಬರಿಯುದು ಅದರಲ್ಲಿ ಯಾವುದ್ okay ಬರುತ್ತೆ ಅದನ್ನ choose ಮಾಡುದು.

ನಾನ್ಸ ಒಂದು CET books ಎಲ್ಲಾ ತಂದು ಇಟ್ಟಿದ್ದೇನೆ.

ಇನ್ನೂ book open ಮಾಡಿ ನೋಡಿಲ್ಲ, ಇನ್ನು ನೋಡ್ಬೇಕು ಹೇಗೆ ಉಂಟು ಹೇಗೆ prepare ಆಗೂದು ಅಂತ ಹೇಳಿ.

ಮತ್ತೆ CET ಗೆ prepare ಆಗುವ ಅಂತ NEET ಅಷ್ಟು ಅಷ್ಟು interest ಇಲ್ಲ but CET ಗೆ prepare ಆಗ್ಬೇಕು ಅಂತ ಉಂಟು ಅಂದ್ರೆ, Engineering field ಗೆ ಹೋಗುವ ಅಂತ ಹೇಳಿ.

ಹಾ ಹಾ ಹಾ. ಹೌದಾ exam ಹೇಗ್ ? ಹಾ exam ಪರವಾಗಿಲ್ಲ ಇತ್ತು, ನಿಮ್ಗ್ ಹೇಗಿತ್ತು? ಹಾ ನಂಗೂ ಪರವಾಗಿಲ್ಲ Maths ಸ್ವಲ್ಪ ಕಷ್ಟ ಕೊಟ್ಟಿದ್ದಲ್ಲ ಈ ಸತಿ?

Last time ಅಷ್ಟೆನ್ ಕಷ್ಟ ಇರ್ಲಿಲ್ಲ ಈ ಸತಿ Maths ಕಷ್ಟ ಕೊಟ್ರು. ಹೌದ್ ಅದೇ ಅದು ಹಾಗೆ ಅಲ್ಲ ಒಂದೊಂದು ವರ್ಷ ಒಂದೊಂದು Subject ಕಷ್ಟ ಇದ್ದೇ ಇರ್ತದೆ.

Books ಎಲ್ಲ ಈ Dinesh Publication ಅಂತ ಇದೆ ಅದ್ರಿಂದ ನೋಡಿ ಅದು Books ಎಲ್ಲಾ ಚೆನ್ನಾಗಿದೆ.

ಅಂದ್ರೆ ಹೋದ್ ವರ್ಷದ್ದು ಪ್ರಶ್ನೆಯಲ್ಲ ಕೊಟ್ಟಿದ್ದಾರೆ same ಕೊಟ್ಟಿದ್ದಾರೆ ಯಾವ್ ಯಾವ್ ವರ್ಷಕ್ಕೆ ಕೊಟ್ಟಿದ್ದಾರೆ ಒಂದೊಂದು ಪ್ರಶ್ನೆ ಅಂತ.

ಹೋ ನೀವೊಂದು ಓದ್ತಿದೀರಾ, ಈಗ start ಮಾಡಿದ್ರಾ ಓದ್ಲಿಕ್ಕೆ?

ಹಾ ನಾನು ಓದಿಲ್ಲ ನಂಗೆ college ಇಂದ ಒಂದ್ ಕೊಟ್ಟಿದ್ರು book.

ಚೆನ್ನಾಗಿ ಇತ್ತು ಅದ್ರಲ್ಲೇ ನೋಡಿಕೊಳ್ಳೋಣ ಅಂತ. ಅದ್ರಿಂದಲೇ start ಮಾಡೋಣ ಅಂತ.

ಹಾ ಹೌದ ನಮ್ಗೆಸ college ಅಲ್ಲಿ ಹೇಳಿದ್ದಾರೆ ಈ ಈ books ಓದಿ ಅಂತ ಹೇಳಿ.

ಇದು ಎಂತ ಹೇಳಿದ್ರೆ guide ಎಲ್ಲಾ ಮಾಡಿದ್ದಾರೆ.

ಆದ್ರೆ ನಮ್ಗೆ ಓದ್ಲಿಕ್ಕೆ ಆಗ್ಬೇಕಲ್ಲ ಅವರು ಸುಮಾರ್ ಹೇಳ್ತಾರೆ books ಸ.

ಹಾ ಹಾ. ಅದೇ CET ಸುಮಾರ್ books ಇರ್ತದೆ ಅಲ್ಲ actually NCERT ಯೇ ಒಳ್ಳೆದು.

ಆದ್ರೆ ಆದ್ರಿಂದಲೇ questions ಎಲ್ಲಾ ಬರುದು ಆದ್ರೂಸ.

ಅವ್ರು ಹೇಗೆ questions ಕೇಳ್ತಾರೆ ಅಂತ ಗೊತ್ತಾಗುದಿಲ್ಲ CET ಯಲ್ಲಿ ಎಲ್ಲಾ. ಮಾತ್ರ NEET ತುಂಬಾ ಕಷ್ಟ ಇರ್ತದಲ್ವಾ CET ಗಿಂತ ?

ಯಾಕಂದ್ರೆ negative marking ಇರ್ತದಲ್ಲ ಅಲ್ಲಿಯೇ ಹೋಗ್ತದೆ mark.

ಅದೇ ನಾನ್ ಹೇಳಿದ್ನಲ್ಲ book ಅದನ್ನು ನೋಡಿ.

ಅದ್ರಲ್ಲೆಲ್ಲ ಕೊಟ್ಟಿದ್ದಾರೆ ಯಾವತರ ಎಲ್ಲಾ ಕೋಡ್ಬೋದು question.

ಕೊಟ್ಟಿದ್ದಾರೆ ಅದು ಚೆನ್ನಾಗಿದೆ ಅದನ್ ನಾನ್ ಸುಮ್ನೆ ನೋಡ್ದೆ book ತೆಗ್ದಿಟ್ಟಿದ್ದೇನೆ ಆದ್ಮೇಲೆ start ಮಾಡಬೇಕು ಏನು ಅಂತ.

ಹೌದಾ! ಇನ್ನು ಅದನ್ನು ನಾನ್ಸ ನೋಡ್ತೇನೆ ಎಂಥ ಎಲ್ಲಾ ಉಂಟು ಅದರಲ್ಲಿ ಅಂತ.

ಹಾ coaching ಎಲ್ಲಾ ಹೋದ್ರ ನೀವು CET ಗೆ? ಇಲ್ಲ ಅಂತ college ಅಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಗೆ theory class ಆಗ್ವಾಗ ಸಂಜೆ coaching ಕೊಡ್ತಾ ಇದ್ರು ಇದ್ರದ್ದು.

ಹಾ ಹಾ ಹಾ. ಅದು ಅಂತ ಹೇಳಿದ್ರೆ two months ಕೊಟ್ರು next exams, Midterm, Internals ಬರ್ವಾಗ ಎಲ್ಲಾ ಮತ್ತೆ stop ಮಾಡಿದ್ರು.

ಹೌದಾ. ಹಾಗೆ ಅಲ್ಲಿ ತುಂಬಾ gap ಆಯ್ತಲ್ಲ ಮತ್ತೆ ಎಲ್ಲಿ ಬೇರೆ ಕಡೆ coaching ಗೆ ಬೇರೆ ಕಡೆ ಹೋಗ್ಲಿಲ್ಲ.

ಹಾ ಹಾ CET ಇಗೆ ಬರಿ NCERT ಸಾಕು.

ಅದು ಒದ್ದಿದ್ರೆ correct ಆಗತ್ತೆ.

ಹಾ ಹುಷಾರ್ ಇದ್ದಾರೆ, ನಿಮ್ ಮನೇಲೆಲ್ಲ ಹೇಗಿದ್ದಾರೆ?

ನಮ್ ಮನೇಲೆಲ್ಲ ಹುಷಾರಾಗಿದ್ದಾರೆ.

ನೀವ್ಸ ಎಲ್ಲಿಯಾದ್ರೂ free seat ಸಿಕ್ಕಿದ್ರೆ ಹೇಳಿ ನನ್ಗೆಸ.

ಅಂದ್ರೆ ನಿಮಗೆ ಎಷ್ಟು ranking ಎಲ್ಲಾ ಬಂತು ಅಂತ ರಿ~ exams ಎಲ್ಲಾ ಆದ್ಮೇಲೆ ಸಿಗ್ವ ಒಮ್ಮೆ.

ಮತ್ತೆ ಒಂದು contact ಬಿಡ್ಬೇಡಿ ಆಯ್ತಾ contact ಅಲ್ಲಿ ಇರಿ.

ಸಿಗ್ವ exams ಆಗ್ಲಿ exams CET NEET ಎಲ್ಲಾ ಆದ್ಮೇಲೆ ಸಿಗ್ವ ಆಯ್ತಾ.